ಇಲ್ಲಿ ಐದು ಆಟೋ ಗಳು ನಿಂತಿವೆ ಲಗೇಜ್ ಆಟೋ ಗಳು ದೊಡ್ಡ ದೊಡ್ಡ ಬಿಲ್ಡಿಂಗ್ ಇವೆ ಡೋರ್ ಹಾಕಿದ್ದಾರೆ.

ಇದು ಒಂದು ಶೋರೂಮ್ನ ಒಳ ಭಾಗವಾಗಿದೆ. ಇದನ್ನು ಗ್ಲಾಸ್ಸಿಂದ ನಿರ್ಮಿಸಿದ್ದಾರೆ. ಇಲ್ಲಿ ಕ್ಯಾಬಿನ್ಗಳಿವೆ ಚೇರ್ಗಳಿವೆ ಫೋನ್ ಗಳನ್ನು ಜೋಡಿಸಿದ್ದಾರೆ.